ನಾನ್ ಡಿಗ್ರಿ ಓದುವಾಗ ನಮ್ ಕ್ಲಾಸ್ ರೂಮ್ ತುಂಬ ದೊಡ್ಡುಕ್ಕಿತ್ತು ಚೆನ್ನಾಗಿತ್ತು .

ಪ್ರೊಜೆಕ್ಟ್ಸು ಸೆಮಿನಾರ್ ಅದು ಇದು ಹೋಮೇವರ್ಕ್ ಅಂತ ಅದ್ನೇಲ್ಲ ನಾವ್ ಮಾಡಿ ಎ ಫೋರ್ ಶೀಟ್ಅಲ್ ಮಾಡಿ ಅದುಕ್ಕೊಂದ್ ಫೈಲ್ ತಗೊಂಡು ಅದುಕ್ಕೇ ಅದ್ರೊಳಗ್ಇ ಟ್ಟು ಸಬ್ಮಿಟ್ ಮಾಡ್ಬೇಕಿತ್ತು .

ಹಳ್ಳಿಗೂಸಿಟಿಗೂ ಎಲ್ಲಾ ಕಡೆ ಬಿಲ್ಡಿಂಗೆ ಕಾಣ್ಸತ್ತೆ ಅಲ್ಲೋ ಇಲ್ಲೋ ಒಂದ್ ಮರ .